ಫಾಲ್ಸ್ ಅಲ್ಲಿ ಸ್ವಲ್ಪ ಸಣ್ಣ ನೀರು ಕೆಳಗೇ ಬೀಳ್ತಾ ಇರೊದು ತುಂಬ ಚೆನ್ನಗಿದೆ ಅರ್ಧ ಬಿಸಲು ಅರ್ಧ ನೆರಳು ದೂರದಲ್ಲಿ ಬೆಟ್ಟಗಳು ಸಣ್ಣ ಸಣ್ಣ ಗಿಡಗಳೂ ಹಸಿರು ಕಲರ್ ಇದೆ ಮಣ್ಣು ಸಹಾ ಇದೆ ವಾಟೆರ್ ಗ್ರೀನ್ ಕಲರ್ --

ಗ್ಯಾಸ್ ಅಂತನೆ ಕಂಪನಿ ಅವೊಟ್ಲೆಟ್ ಅಂತ ಇದೆ. ಚೆನ್ನಾಗಿದೆ ರೊಡ್ ತುಂಬಾ ಕ್ಲಿನ್ ಆಗಿದೆ ಸಲ್ಪ ಕಸಾ ಇದೆ. ಹಸಿರು ಎಲ್ಲೊ ಮತ್ತು ಕೆಂಪು ಬಣ್ಣದ ಸರ್ಕಲ್ಗೆ ಬಣ್ಣ ಹೊಡೆದಿದಾರೆ.